ನಮಸ್ತೆ ದೀಪ್ತಿ ನೀವ್ ಹೇಗಿದ್ದೀರಿ? ಹ್ಮ್ ಚೆನ್ನಾಗಿದೆನೆ madam ಊಟ ಆಯ್ತಾ? ಆಯ್ತು ನಿಮ್ದ ಆಯ್ತಾ? ಹಾ ಆಯ್ತು madam ಏನ್ special? ಯಾವಾಗ್ಲು ಇದ್ದಿದ್ದೆ ಮೀನ್ ಸಾರ್ ಹಾಗೆ. ಹೌದಾ okay ಸಾಂಬಾರ ಪಲ್ಯ . ಹೇಗ ಆಗ್ತಾ ಉಂಟು ಬೆಂಗ್ಳುರು? ಬೆಂಗ್ಳುರು ಪರ್ವಾಗಿಲ್ಲ madam ತುಂಬಾ cha~ ಅ ತುಂಬಾನೇ ಬದ್ಲಾವಣೆ ಎಲ್ಲ ಇದೆ.

ಅಲ್ಲಿ ಹೇಗೆ ಪರ್ವಾಗಿಲ್ವಾ? ಇಲ್ಲಿ ಪರ್ವಾಗಿಲ್ಲ but ಕೆಲವರು ನಮ್ಮ candidate ಎಲ್ಲ ಹೇಳ್ತಾ ಇದ್ರು ಬೆಂಗ್ಳುರಲ್ಲಿ ಹವಾಮಾನ ತುಂಬಾ ಇದಾಗೋಗಿದೆ ಅದ್ರಿಂದ ವಾತಾವರಣ ಎಲ್ಲ change ಆಗಿದೆ ಅಂತ ಹೇಳ್ತಾ ಇದ್ರು ಮೊನ್ನೆಯೆಲ್ಲ ಮಳೆ ಬಂದಿತ್ತು ಅಂತ ಹೇಳ್ತಾ ಇದ್ರು.

ಹಾ ಮಳೆ ಅದೆ ಬೆಳಿಗ್ಗೆ ಒಂತರಾ ಚಳಿ ತ~ ಚಳಿಗಾಲ ತರಾ ಬಂದ್ರೆ ಬೇಸಿಗೆ.

ಸಂಜೆ ಆಗುವಾಗ ಮಳೆಗಾಲ ಬಂದ ಹಾಗೆ ರಾತ್ರಿ ಚಳಿಗಾಲ ಆ ತರಾ ಆಗ್ಬಿಟ್ಟಿದೆ ಎಲ್ಲಾ ಋತುನು ಒಂದೇ ದಿನದಲ್ಲಿ ನೋಡಿದ ಹಾಗೆ ಕಾಣ್ತಿದೆ. ಹಂಗಂದ್ರೆ ಇಪ್ಪತ್ತನಾಲ್ಕು ಗಂಟೆ ಸಹ sweater ಹಾಕೊಂಡು ಓಡಾಡ್ಬೇಕು college ಗೆಸ ಮನೆಗೆಲ್ಲ. ಹಾಗೆ ಆಗಿದೆ ಅದೂ ಮಳೆ ಬರ್ತದ ಇಲ್ವಾ ಅಂತನೂ ಗೊತ್ತಾಗಲ್ಲ ಛತ್ರಿ ಏನ್ ತಕೊಂಡಿರಲ್ಲ ಸಹ ಹಾಗೆ ಹೋಗಿರ್ತೇನೆ ಇರುವಾಗ ಮಳೆ ಅಂತು ಆ ತರಾ ಬರ್ತಿತದೆ. ತುಂಬಾ ತುಂಬಾನೆ ಕಮ್ಮಿ ಆಗ್ಬಿಟ್ಟಿತ್ತು ಇದೆಲ್ಲ ತಾಪಮಾನ ಅದೆಲ್ಲ. ಹೌದಾ ಹ್ಮ್ ಇಲ್ಲ ತುಂಬಾ ಜನ ಹೇಳ್ತಾ ಇದ್ರು ನಮ್ಗೆ ಎಂತ ಮಾಡುದಂತ ಗೊತ್ತಿಲ್ಲ ಅಲ್ಲಿ ಹೋಗಿ ತುಂಬಾ sudden ನಾಗಿ ಅಲ್ಲಿ ಅಂತ ಅಲ್ಲ ಉಡುಪಿಯಲ್ಲಿಸ ಹಾಗೆ ಎಲ್ರು ಈವಾಗ ನೋಡಿ ಎಲ್ಲ ಹೇಳ್ತಾ ಇದ್ದಾರೆ ಯಾವ ವರ್ಷನೂ ಬಂದ್ಬಿಟ್ಟು ಡಿಸೆಂಬರ್ ಅಲ್ಲಿ ಮಳೆ ಬಂದಿದೇ. ಇಲ್ಲ ಅಂತೇ ಅವ್ರು ಮುಂಚಿನ್ಕಾಲದಲ್ಲಿ ನೋಡ್ಬೇಕಂತೆ but ಈವಾಗ sudden sudden change ಆಗ್ತಾ ಆಗ್ತಾ ಒಂದೊಂದು ಬದ್ಲಾವಣೆ ಆಗ್ತಾ ಇರುವಾಗ ಕಷ್ಟ ಆಗ್ತದೆ ಜನಗಳಿಗೆ ಅಲ್ವಾ? ನಮ್ಮಜ್ಜಿನು ಹೇಳ್ತಿದ್ರು ನಾನು ಇಷ್ಟು ದೊಡ್ಡವಳಾಗಿದೆನೆ ಆದ್ರು ಇಂತ ಒಂದು ಕಾಲ ಈ ತರ ಮಳೆ ನೋಡಿರ್ಲಿಲ್ಲ ಆ ತರ ಅಂತ ನಮ್ಗೆ ಅದೆ problem ಆಗ್ಬಿಡ್ತದೆ ಇಲ್ಲಿ ಚಳಿ ಆಗುವುದು. ತುಂಬಾ ಜನಗೆ ನಮ್ ಇಲ್ಲಿ ನಾನ್ ಇರ್ತೇನೆ ನೋಡಿ ವಸತಿ ಗ್ರಹ ಅಲ್ಲಿ ತುಂಬ ಜನಕ್ ಬಂದ್ಬಿಟ್ಟು problem ಆಗ್ತದೆ cold ಶೀತ ಅದೆ ಆಗುದು. ತಲೆನೋವು ಅಂತು ಎಲ್ಲಾರಿಗು ಇದು common ಆಗ್ಬಿಟ್ಟಿದೆ ಜ್ವರ.

ಎಲ್ಲಾರ್ಗು ಒಂತರಾ ತುಂಬಾನೆ ಕಷ್ಟ ಆಗ್ತಿದೆ. ಅದೆ ಇಲ್ಲಿಸ doctor ಇದು ಅವರೆಲ್ಲಾ ಹಾಗೆ ಹೇಳ್ತಾ ಇದ್ದಾರೆ ಎಲ್ಲ ಹವಾಮಾನ change ಆಗಿದ್ರಿಂದ ಎಲ್ಲ ಕಡೆನೂ problem ಆಗ್ತಾ ಉಂಟು ಕಷ್ಟ ಆಗ್ತದೆ ಜ್ವರ ಜಾಸ್ತಿ ಎಲ್ಲ ಅಂತ ಹೇಳಿದ್ರು. So ನೀವ ಒಂಚೂರು ಜಾಗ್ರತೆ ಮಾಡಿ ಆವಾಗ. ಹವಾಮಾನ ಎಲ್ಲ change ಆಗಿದೆ ನೀವುಸ . ಸರಿ madam. ಆಯ್ತಾ? Madam ಸರಿ ಮತ್ತೆ ಇನ್ನೊಂದ ಏನ ಅಂದ್ರೆ ನಾನು ಮುಂಚೆ ಇಲ್ಲಿ ಬಂದಾಗ ಚಳಿ ಇತ್ತು ಎರಡ ವರ್ಷ ಮುಂಚೆ ಬಂದಿದ್ದೆ ಇತ್ತು ಈವಾಗ ಅಂತು ಜಾಸ್ತಿನೇ ಆಗ್ಬಿಟ್ಟಿದೆ ಅವಾಗೆಲ್ಲ ಬಂದಾಗ ಅಂತೂ ಡಿಸೆಂಬರ್. ಡಿಸೆಂಬರ್ time ಅಲ್ಲಿ ಯಾವತ್ತೂ ಜ್ವರ ಬರೋದೆ ಈ ಸರ್ತಿನು ಬಂದು ಹೋಯ್ತು ಒಂದು ಸರ್ತಿ ನಂಗಂತು. ಅಷ್ಟು ಹವಾಮಾನದ್ದ ತೊಂದ್ರೆ ಇದು ಕಷ್ಟ ಆಗ್ತದೆ ನಿಮ್ಗಲ್ಲಿ? ಹೌದು ಏನಂದ್ರೆ ನಂಗ ಸ್ವಲ್ಪ ಬೇಗಾನೆ ಶೀತಾ ಎಲ್ಲ ಆಗುವುದು ಜಾಸ್ತಿ ನಂಗೆ problem ಆಗ್ತಿತ್ತು. Okay ಬಿಸಿ ಬಿಸಿ ನೀರಿಗೆ ಈವಾಗೆಲ್ಲರು ಬಿಸಿಬಿಸಿ ನೀರೆ ಕುಡಿಯೋದು ಯಾಕ್ಗೊತ್ತಾ ಹವಾಮಾನ ಕಷ್ಟ ಇದ್ರಿಂದ ಬದಲಾವಣೆ ಆದದ್ರಿಂದ ಎಲ್ಲರೂ first ಜಾಗ್ರತೆ ಮಾಡಬೇಕಾಗ್ತದೆ ಕಷಾಯ ಕುಡಿಯಿರಿ. ಉಡುಪಿಯದ್ದು ಕಷಾಯ ಎಲ್ಲ ಮಾಡ್ತಾರಲ್ಲ ಮಾಡಿ ಕುಡಿರಿ ಅಲ್ಲಿಸ ಇದೆಲ್ಲ ಇರ್ತದಲ್ಲ ಕಷಾಯ ಮಾಡುದೆಲ್ಲ. ಸರಿ madam ಸರಿ ನನಗೆ ನಾನು ಸ್ವಲ್ಪ ಹೋರಡ್ತೆನೆ ಆಯ್ತಾ? ಆಯ್ತ ಆಯ್ತು ಸರಿ ನಾನ ಇನ್ನು next ಮಾಡಿ call ಮಾಡ್ತೇನೆ.

Hello Hi ನಾಗೇಶ್ ಅವರೇ ಚೆನ್ನಾಗಿದ್ದೀರ.

ಹ ನಾನು ವ್ಯವಸಾಯ ಮಾಡ್ತೈದಿನಿ

ಮತ್ತೆ ಮಳೆ ಎಲ್ಲ ಹೆಂಗಿದೆ ಆ ಕಡೆ. ಹ ಮಳೆ ಎಲ್ಲಾ ಚೆನ್ನಾಗ್ ಬಿದಯ್ತೆ.

ಹಾ borewells ಎಲ್ಲಾ ಮತ್ತೆ

ನೀರಿಗೆ ಏನು ತೊಂದರೆ ಇಲ್ಲ ಈಗ.

ಹುಂ ಮತ್ತೆ ಏನೇನ್ ಬೆಳ್ದಿದಿರ. ಹಾ ನಾವು ಟಮ್ಯಾಟೋ ಆಲೂಗಡ್ಡೆ.

ಹ ಇಗ ಪರವಾಗಿಲ್ಲ ಚೆನ್ನಾಗಿದೆ.

ಹ ನೀರು ದ್ಯಸ್ತಿ ನೆ ಇದೆ.

ನಮ್ಮಗೆ ಸ್ವಲ್ಪ ಇದು ಮಾಹಿತಿ ಬೇಕಿತು.

ಹ ಇದು ಟಮ್ಯಾಟೋಗೆ ಈ ಔಷದಿ ಕೊಟ್ರಲ.

ಅದು ಹೆಂಗೆ ಸಿಂಪಡನೆ ಮಾಡ್ಬೇಕು. ಅದು ಔಷದಿಗಿಂತ ನಾಗೇಶ್ ಅವರೇ ಈಗ ನಾನು ಹೇಳೋದ್ ಆದ್ರೆ.

ಈಗ ಅದು ಇದು ಎಲ್ಲಾ ಬಂದು ಸುಮ್ನೆ ಅರೋಗ್ಯ ಎಲ್ಲಾ ಹದಗೆಟ್ ಒಗ್ತಿದೆ.

ನಾವು ಇಂದಿನ ಕಾಲದಲ್ಲಿ ನೋಡೋದ್ ಆದ್ರೆ.

ಹಾಗ ಗೊಬ್ಬರಗಳಂತೆ ರಾಸಾಯನಿಕ ಸಿಗ್ತಿತು.

ನಮ್ಮ ಹಸು ಕುರಿಗಲ್ಲೇಲ ಸಗಣಿ ಬಳಸ್ತೈದಿವಿ. ಹೌದ್ ಹೌದು ಈಗಿನ ಕಾಲದಲ್ಲಿ ಎಲ್ಲಾ ರಸ ಗೊಬ್ಬರಗಲ್ಲೇಲ Use ಮಾಡಿ ನಮ್ಮ ಅರೋಗ್ಯ ಕೆಡ್ತೈತೆ.

ಬರೋ ಅಂತ ಬೆಳೆ ಕೂಡ ಅಷ್ಟೊಂದು ಚೆನ್ನಾಗ್ ಬರ್ತಿರ್ಲಿಲ್ಲ.

ಅದಂತು ಅರೋಗ್ಯ ಕರವದಂತು ಇರೋದಿಲ್ಲ.

ಆಹಾರ ತಿನ್ನೋ ಜೊತೆಗೆ ನಾವು ಅದರ್ ಜೊತೆಗೆ ವಿಷ .

ಹೌದು ಔಷದಿ ಈ ತರ ಆಗಿ.

ಹಾ ನಾವ್ ಏನೋ ಹೇಳ್ತೀರಿ ರೈತ್ಹರ್ ವ್ಯವಸಾಯ ಮಾಡ್ತಾರೆ ಅದು ಇದು ಅಂತ. ಹೌದು ಅದ್ರು ರೈತರು ಗು ಬರುತೆ ಹೌದು ಈಗ ನೋಡದ್ ಆದ್ರೆ BP Sugar ಅಂತ First ಬರೋವಂತದೆ ಇವರಿಗೆ ಬರ್ತಿದೆ ಈಗ .

ನಾವು ಬೇರೆಯವರಿಗೆ ಹೋಲಿಕೆ ಮಡ್ಕೊಲಾದ್ಆದ್ರೆ ಈಗ.

ಅವ್ರಿಗೆ ಬರ್ತಿದೆ ಈಗ ಅವರಿಗ್ ಬರ್ಬರ್ದ್ ಆಗಿತು ಇರೋ ಲೇಕದಲ್ಲಿ ಹೇಳ್ಬೇಕ್ ಆದ್ರೆ .

ವ್ಯವಸಾಯ ಮಾಡಿ ಬೆವರು ಸುರುಸಿ ಎಲ್ಲಾ ಅವರು ಕೆಲೆಸ ಮಾಡೋರು.

ನಾವು ಈಗ ನಾವು ಟೌನ್ ಗಳಲ್ಲಿ ನೋಡ್ಕೊಳದದ್ರೆ ಪಟ್ಟಣ ನಗರಗಳಲ್ಲಿ.

ಏನೋ gym ಅಂತೆ ಯೋಗ ಅಂತೆ ಅವೆಲ್ಲ ಮಾಡ್ತಾರೆ ಯುವ್ರೆಲ್ಲ.

ಅದಿಕಿಂತ ನೂರುಪಟ್ಟು ಇಲ್ಲೇ ಕೆಲೆಸ ಮಾಡ್ತಿವಿ

ಅದ್ರು ಕೂಡ ನಮ್ಮಗೆ ಬರ್ತಿದೆ ಅಂದ್ರೆ

ಅದು ಯಾವ ಮಟ್ಟಿಗೆ ಸರಿ ಅಂತ. ನಾವು ಈಗ ಯೋಚನೆ ಮಾಡ್ತೀರಿ ಗೊತಗುತ್ತೆ ಈ ಔಷದಿ ಗಳಿಂದ ಈ ತರ ಬಳಸಿ ನಾವು ಮಾಡಿರೋದು ಅಂತ.

ಅದೇ ರೈತರು ಹ ಈಗ ನಾವು ರೈತರು ಅಲ್ಲ.

ಏನಾದ್ರು ಔಷದಿಯನ್ನು ಸಿಂಪಡಿಸಿ ಬೇಕಂದ್ರೆ ನಾವು ಯಾವುದೇ ತರಹ ಮುನೆಚ್ಚರಿಕೆ ಕ್ರಮಗಳನು ತಗೊಳ್ದೀರೆ ಈಗ Hand glouse ಏನು use ಮಾದ್ದಿರನೆ.

ಹ್ಮ್ ಸರಿಯಾಗಿ ಕೈಗಳನು ತೋಲಿದರನೆ ಊಟ ಮಾಡೋದು.

ಅವಗೆಲ್ಲ ನಮ್ಮಗೆ ಒಂದು ತರ Health ಮೇಲೆ.

ಹೌದು ಅದಿಕೆ ಬೇಗ ರೈತರಗು ಅರೋಗ್ಯ ಕೇಡುತ್ತೆ. ಕಂಡಿತ ಕೇಡುತ್ತೆ ನಾಗೇಶ್ ಅವರೇ ಆ ಕಾಲದಲ್ಲಿ ನೋಡ್ಕೊಲ್ಲದ್ ಆದ್ರೆ .

ಆಗ ಔಷದಿಗಳು ಯಾವು ಇರಲಿಲ್ಲ.

ಆಗ ನಾವು ಇಂತದೆ ಅಂತ ಮಣ್ಣಲಿ ಬಿದಿದ್ರು ತಗೊಂಡ್ ತಿನ್ತಿದ್ವಿ

ಅವಾಗ ಯಾವುದೇ ತರಹಂತದು ಅರೋಗ್ಯ ಕೆಡ್ತಿರ್ಲಿಲ್ಲ.

ಇವಾಗ ನಾವ್ ಎಲ್ಲಾ ಶುದ್ದಿ ಕರಣ ಮಾಡಿ ತಿಂದರು ಕೂಡ

ಹಂಗೋ ಇನ್ಗೋ ಯಾವುದೋ ಒಂದು ಕಾಯಿಲೆ ಹುಟ್ಟೇ ಹುಟ್ಕೊನುತ್ತೆ ಹೌದು ಈಗಿನ ಕಾಲದಲ್ಲಿ ಎಲ್ಲಾ ರಾಸಾಯನಿಕ ಗೊಬ್ಬರಗಳನ್ನು use ಮಾಡಿ

ಆ ಬೆಳ್ಳೆಗಳ್ಳನು ನಾವು first ನಾವು ಬೆಳ್ಳೆ ಬೇಗ ಬರಲಿ ಅಂತ ಒಂದು ಯಾವುದೋ ಒಂದು ಗೊಬ್ಬರ use ಮಾಡ್ತಿವಿ.

ಅದು ಮತ್ತೆ ಇಗ ತೂಕ ಬರಲಿ ಅಂತ.

ಬೇಗ ಪಸಲು ಜಾಸ್ತಿ ಕೂಡ್ಲಿ ಅಂತ.

ಈಗೆಲ್ಲ ನಾವು ಒಂದ್ ಒಂದ್ ತರ ಗೊಬ್ಬರಗಳನ್ನು use ಮಾಡಿ.

ನಾವು ಅದನು ಸೇವಿಸಿದಾಗ ಇಲ್ಲ ನಾವು ಈ ಪ್ರಜೆಗಳಿಗೆ ಕೊಟ್ಟಾಗ ತರಕಾರಿಗಳು.

ಅದನು ಸೇವೆಸಿ ಅವರು ಆರೋಗ್ಯಗಳು ಕಂಡಿತ ಕೆಡುತ್ತದೆ.

ಅಗಂತ ನಾವು ರಸ ಗೊಬ್ಬರಗಳನ್ನು use ಮಾಡದಿದ್ರೆ.

ನಾವು ನಿರೀಕ್ಷೆ ಮಾಡುವ ಫಲ ಪಡ್ಯೋದಿಲ್ಲ. ಹೌದು ನಾಗೇಶ ಅವರೇ ಯಾಕಂದ್ರೆ ಈಗ ಆಗ ಬರ್ತೈರತಕಂಥ ಮಳೆನು ಈಗ ಬಿಳ್ತೈಲ.

ಆ ತರ ನಾವು ಕಟ್ಕೊಲ್ಲೋಕೆ ಹೋದ್ರೆ ರಾಸಾಯನಿಕವಾಗಿ ಎಲ್ಲಾ ಗೊಬ್ಬರ ಗೊಬ್ಬರ ಆಕಿ ಬೇಲ್ಸೋದದ್ರೆ Time ತುಂಬಾ ತಗೊಳುತ್ತೆ.

time ತಗೊಳುತ್ತೆ ಮಳೆ ಸರಿಯಾಗಿ ಬಿಲ್ಲೋದಿಲ್ಲ

ಮಳೆ ಬಿಳೊದಿಲ್ಲ ಅಂತಂದ್ರೆ

ಇರೋ ಜನ ಸಂಕೆಗೆ ನಾವು ಕೊಡೊಅಷ್ಟು ಬೆಳೆಯನ್ನು ಬೆಲೆಯೋಕೆ ಆಗೋದಿಲ್ಲ .